ನೀರಿರೋ ಜಾಗದಲ್ಲಿ ನಾವು ಜೋಪಾನಗೆ ಓಡಾಡ್ಬೇಕು ನೀರ್ ನಮ್ಮಣ್ಣ ಬಿಟ್ಟ್ ಹೋಯ್ಕಿಲ್ಲ.

ಇಷ್ಟೆಲ್ಲಾ ದೇವಸ್ಥಾನಕ್ಕೆ ಹೋಗಿ ನಾವು ಹೋಗಿದ್ವಿ ಅಲ್ವ ನಮ್ಮ್ ಕಬಾಳಮ್ಮ ನಿಗೆ ಹೋಗಿ ಪ್ರತಿಯೊಬ್ಬರು ನೋಡಿ ಕಬ್ಬಾಳ್ ಗೆ.

ಆಡೋದು ಸಹಜ ಆದ್ರುವೇ ನಮ್ಮ್ ಕೈಲಿ ಎಡಿಎ ಮಟ್ಟಿಗೆ ಅಂತ ಕಾಲದಲ್ಲಿ ಮಾಡಿದ್ದ್ದೀವಿ.

ಅದು ಏನ್ ಗೊತ್ತಾ ಫ್ರೆಶ್ ಮೀನು ಹಿಡಿ ಬೇಕು ಅಂದಿ. ಕಾಸ್ ಕೊಡ್ತೀನಿ ಸರ್ ದಿನಾ ಎನಾರುವೇ.

ನಮ್ಮ್ ಮಕ್ಕಳಿಗೂ ಕೊಡಿಸಿದ್ದಿವಿ ಪುಸ್ತಕಾನ ನಮ್ಮ್ ಮೊಮ್ಮಕ್ಕಳಿಗೂ ಕೊಡಿಸ್ತಾ ಇದ್ದಿವಿ.

ನೋಡಬೇಕು ಹಳ್ಳಿ ಒಳಗೆ ಬಂದು ಜೀವನ ಮಕ್ಕಳು ಇಸ್ಕೂಲ್ ಗೆ ಹೋಗೋದು ಹೆಂಗೆ ಕೆಲಸ ಬೊಗಸೆಗೆ ಹೋಗೋದು ಹೆಂಗೆ.

ಬ್ಯಾಂಕ್ ಬಗ್ಗೆ ಏನ್ ಮಾತಾಡ್ಲಪ್ಪ ಬ್ಯಾಲೆನ್ಸ್ ಏ ಇಲ್ಲ ಕೂಲಿ ಮಾಡಿ ಹೆಂಡ್ತಿ ಮಕ್ಕಳನ್ನ ಸಾಕೋದೆ ಕಷ್ಟ.